ಹಾಗೆ ಇದರ ಮುಂಭಾಗದಲ್ಲಿ ಸಣ್ಣ ಪುಟ್ಟ ಕಲ್ಲುಗಳನ್ನು ಬಿದ್ದಿರುವುದನ್ನು ನಾವು ಕಾಣಬಹುದು.

ಇದು ಒಂದು ಎನ್_ಸಿ_ಸಿ ಟ್ರೈನಿಂಗ್ ಕ್ಲಾಸ್ ಎಂದು ಹೇಳಬಹುದು ಇದರಲ್ಲಿ ಹಲವಾರು ರೀತಿಯಾದ ವಿದ್ಯಾರ್ಥಿಗಳು ಎನ್_ಸಿ_ಸಿ ಪ್ರಾಕ್ಟೀಸ್ ಕ್ಲಾಸ್ ಅನ್ನು ಕೇಳುತ್ತಿದ್ದಾರೆ ಎಂದು ಹೇಳಬಹುದು.

ಹೂ ಗಿಡ ಮರಗಳನ್ನು ನೆಟ್ಟಿದ್ದಾರೆ ಎಂದು ಹೇಳಬಹುದು ಈ ದೃಶ್ಯ ನೋಡಲು ತುಂಬಾನೆ ಸುಂದರವಾಗಿದೆ.

ಇದು ಒಂದು ಮನೆಯ ಮಂಭಾಗದ ಆವರನವೆಂದು ನಮಗೆ ತಿಳಿದು ಬರುತ್ತದೆ.

ಭಾಷಣ ಮಾಡುತ್ತಿರುವ ದೃಶ್ಯವನ್ನು ಕಾಣಬಹುದು ಹಾಗೆ ದೂರದಲ್ಲಿ ಸಾಲಿನಂತೆ ಮಕ್ಕಳು ಡಿಸೈನ್ ನಿನ ಆಕಾರದಲ್ಲಿ ಬಂದಿರುವುದನ್ನು ನಾವು ಕಾಣಬಹುದು ಹಾಗೆ ಮೇಲುಗಡೆ ಹಲವಾರು ರೀತಿಯಾದ ಸ್ಟಾರ್ ಚಿತ್ರಗಳನ್ನು ಅಳವಡಿಸಿದನ್ನು ನಾವು ಇಲ್ಲಿ ಕಾಣಬಹುದು.

ಸಾಮಾನ್ ಇರುವ ಅದನ್ನು ನಾವು ಕಾಣಬಹುದು ಇದು ನೋಡಲು ತುಂಬಾ ಸುಂದರವಾಗಿದೆ ಎಂದು ಹೇಳಬಹುದು.

ಗಳನ್ನು ಅಳವಡಿಸಿದ್ದನ್ನು ನಾವು ಇಲ್ಲಿ ಕಾಣಬಹುದು ಹಾಗೆ ಇದರ ಮುಂಭಾಗದಲ್ಲಿ--

ಮೆಟ್ಟಲುಗಳನ್ನು ನಾವು ಕಾಣಬಹುದು ಹಾಗೆ ಅದರ ಮೇಲುಗಡೆ ಸಣ್ಣ ಪುಟ್ಟ ಗಿಡಗಳನ್ನು ಹುಟ್ಟಿಸಿರುವುದನ್ನು ನಾವು ಬಕೆಟಿ ನ ಒಳಗೆ ಕಾಣಬಹುದು ಹಾಗೆ ದೂರದಲ್ಲಿ ದೊಡ್ಡ ದೊಡ್ಡ ಮನೆಗಳು ಮತ್ತು --

ಹಿಂಭಾಗದಲ್ಲಿ ಎರಡು ರೀತಿಯಾದ ಮರಗಳನ್ನು ನಾವು ಕಾಣಬಹುದು.

ಅಂಗಡಿಯ ಮುಂಭಾಗದಲ್ಲಿ ನಾವು ಒಂದು ಗಣೇಶನ ಫೋಟೋ ವನ್ನು ಕಾಣಬಹುದು.

ಹಾಗೇ ಆ ಊರಿನ ನೋಡಲು ತುಂಬಾ ಸುಂದರವಾಗಿದ್ದು ಅಲ್ಲಿ ವಿದ್ಯುತ್ ಕಂಬಗಳನ್ನು ಒಂದೊಂದು ಅಲ್ಲಲ್ಲಿ ಕಾಣಬಹುದು.

ಈ ದೃಶ್ಯ ನೋಡಲು ತುಂಬಾನೇ ಸುಂದರವಾಗಿದೆ.

ಇದರಲ್ಲಿ ಹಲವಾರು ರೀತಿಯಾದ ವ್ಯಕ್ತಿಗಳನ್ನು ನಾವು ಕಾಣಬಹುದು ಹಾಗೆ ಇದ್ರಲ್ಲಿ--

ತಂಪಾದ ಕೂಲ್ ಡ್ರಿಂಕ್ಸ್ ಗಳು ದೊರೆಯುತ್ತವೆ ಎಂದು ಹೇಳಬಹುದು.

ಇದರಲ್ಲಿ ನಾವು ಎರಡು ಎರಡು ರೀತಿಯಾದ ಟ್ರೈನಿನ--

ಗಾಡಿಯ ಮೇಲೆ ಮಾತಾಡಿಕೊಂಡು ಹೋಗುವ ದೃಶ್ಯವನ್ನು ನಾವು ಕಾಣಬಹುದು ಹಾಗೆಯೇ ಹಲವಾರು ರೀತಿಯ ಆಟೋ ಗಳು ಮತ್ತು--

ಇದು ಒಂದು ಹಾಸ್ಪಟ್ಲಿನ ಚಿಕಿತ್ಸಾಲಯ ಎಂದು ಹೇಳಬಹುದು.

ಹಾಗೆ ಇದ್ರಲ್ಲಿ ಹಲವಾರು ರೀತಿಯಾದ ಲ್ಯಾಬ್ ಟೆಸ್ಟಿಂಗ್ ಮಿಷಿನ್ ಗಳನ್ನು ನಾವು ನೋಡಬಹುದು ಹಾಗೆ ಇದ್ರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ಅಳವಡಿಸಿದ್ದನ್ನು ನಾವು ಕಾಣಬಹುದು.

ಹಾಗೆ ಕಲರ್ ಕಲರಿನ ಲೈಟಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ನಾವು ಇಲ್ಲಿ ಕಾಣಬೋದು.

ಹಾಗೆ ಇದರ ಮುಂಭಾಗದಲ್ಲಿ ಒಂದು ಸಿಂಹದ ಭಾವಚಿತ್ರವನ್ನು ನಾವು ಕಾಣಬಹುದು.

ಹಾಗೆ ಅದರಲ್ಲಿ ಒಂದು ಹಸು ಅಥವಾ ಒಂದು ಆಕಳು ಕಾಣುತ್ತಿರುವ ದೃಶ್ಯವನ್ನು ನೋಡಬಹುದು.

ಇದು ಒಂದು ಕಾರ್ ಪಾರ್ಕಿಂಗ್ ಎಂದು ನಮಗೆ ತಿಳಿದು ಬರುತ್ತದೆ ಇದರಲ್ಲಿ ಹಲವಾರು ರೀತಿಯಾದ ಕಾರ್ಗಳನ್ನು ನಾವು ಕಾಣಬಹುದು.

ಹಾಗೆ ನೀಲಿ ಬಣ್ಣದ ತಗಡಿನ ಶೆಡ್ಡನ್ನು ನಾವು ಇಲ್ಲಿ ನೋಡಬಹುದು.

ಹಾಗೆ ಹಿಂದ್ಗಡೆ ತೆಂಗಿನ ಮರಗಳನ್ನು ನಾವು ಕಾಣಬಹುದು ಹಾಗೆ ಮುಂಭಾಗದಲ್ಲಿ ವಿದ್ಯುತ್ ಕಂಬಗಳನ್ನು ಕಾಣಬಹುದು.

ಇದ್ರಲ್ಲಿ ನಾವು ಒಂದು ಕಾರನ್ನು ಕಾಣಬೋದು ಹಾಗೆ ಈ ಕಾರಿನ ಬಣ್ಣ ವೈಟ್ ಬಣ್ಣದಿಂದ ಕೂಡಿದೆ ಎಂದು ಹೇಳಬೋದು ಹಾಗೆ ಇದನ್ನು ಒಂದು ತಗಡಿನ ಶೆಡ್ಡಿನ ಒಳಗಡೆ ಅಳವಡಿಸಿದ್ದಾರೆ ಎಂದು ಹೇಳಬೋದು ಅದರ ಬಾಜು ಒಂದು --

ತೇರನ್ನು ಅಳವಡಿಸಿದ್ದಾರೆ ಎಂದು ಹೇಳಬಹುದು ಇದು ನೋಡಲು ತುಂಬಾನೇ ಸುಂದರವಾಗಿದ್ದು ಈ ತಗಡಿನ ಶೇಡ್ದಿನ ಮೇಲೆ ಹಲವಾರು ರೀತಿಯಾದ ವಸ್ತುಗಳನ್ನು ಕಾಣಬಹುದು.

ಹಾಗೆ ವಿದ್ಯುತ್ ಕಂಬಗಳನ್ನು ನಾವು ಇಲ್ಲಿ ಕಾಣಬಹುದು ಹಾಗೆ ಒಂದು ಗುಡ್ಡವನ್ನು ನಾವು ಇಲ್ಲಿ ಕಾಣಬಹುದು ಇದು ನೋಡಲು ತುಂಬಾ ಸುಂದರವಾಗಿದೆ.

ಡಕ್ಕಿನ ಸ್ಪೀಕರ್ ಗಳನ್ನು ಅಳವಡಿಸಿದ್ದನ್ನ ಕಾಣಬಹುದು ಹಾಗೆ ಇದರ ಮೇಲುಗಡೆ ಲೈಟಿಂಗ್ ನ ವ್ಯವಸ್ಥೆಯನ್ನು ಕಾಣಬಹುದು.

ಇಂಗ್ಲೀಷ್ ನ ಅಕ್ಷರದಲ್ಲಿ ನಾವು ಕಾಣಬಹುದು ಹಾಗೆ ದೂರದಲ್ಲಿ ಹಲವಾರು ರೀತಿಯ ವಿಮಾನ ವರ್ಕರ್ಸ್ ಅನ್ನು ನಾವು ನೋಡಬಹುದು ಈ ದೃಶ್ಯವನ್ನು ನೋಡಲು ತುಂಬಾ ಸುಂದರವಾಗಿದ್ದು ಇದು ಒಂದು ಬಯಲು ಸೀಮೆ ವಾತಾವರಣದಲ್ಲಿ ರೆಡಿ ಮಾಡಿದ್ದು --